ರಾಯಚೂರಿನ ಗುಡ್ಡಕಾಡು ರಾಯಚೂರಿನ ಬಂಡೆಗಳು ರಾಯಚೂರಿನ ಸೈಡ್ ಪ್ರದೇಶವನ್ನ ಇಲ್ಲಿ ಪೋಟೋ ಶೂಟ್‌ ಮಾಡಿದಂಗೆ ತೋರಿಸಿದ್ದಾರೆ ಇದು ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಈ ಒಂದು ಚಿತ್ರದಲ್ಲಿ ಮಹಡಿ ನೋಡಲು ತುಂಬಾ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಮನೆಗಳು ಉಂಟು ದೊಡ್ಡ ದೊಡ್ಡ ಬಿಲ್ಡಿಂಗ್‌ ಕೂಡ ಉಂಟು ಇದು ಒಂದು ದೊಡ್ಡ

ಈ ಬೈಕ್‌ಗಳನ್ನು ರಿಪೇರಿ ಮಾಡುತ್ತಿದ್ದಾರೆ ಎಂದು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಈ ಬೈಕ್‌ಗಳನ್ನು ರಿಪೇರಿ ಮಾಡುತ್ತಾ ತುಂಬಾ ಹುಷರಾಗಿ ರಿಪೇರಿ ಮಾಡುತ್ತಿದ್ದಾರೆ ಇದೊಂದು ರಿಪೇರಿ ಮಾಡುವ--

ಇದು ಬೆಟ್ಟಗುಡ್ಡ ಕಾಡುಗಳಿಂದ ಕೂಡಿದೆ ಇದು ತುಂಬಾ ಚೆನ್ನಾಗಿದೆ. ಕಲ್ಲುಬಂಡೆಗಳು ಕೂಡ ಇಲ್ಲಿ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಈ ಕಲ್ಲು ಬಂಡೆ ನೋಡಲು ತುಂಬಾ ಚೆನ್ನಾಗಿದೆ.

ಮೂರು ಕಮಾನುಕಾರದ ಬಾಗಿಲುಗಳು ಇವೆ ನೋಡಲು ಇಳಿಯಲು ಮೆಟ್ಟಿಲು ಇದೆ. ಮನೆ ತುಂಬಾ ಚೆನ್ನಾಗಿ ಇದೆ ಈ ಬಿಲ್ಡಿಂಗ್‌ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.

ಇದು ಏನಂತಾ ಹೇಳಕಾಗಲ್ಲ ಆದರೆ ಅಕ್ಕಪಕ್ಕದಲ್ಲಿ ಬೆಟ್ಟಗುಡ್ಡಗಳಿವೆ. ಅಕ್ಕಪಕ್ಕದಲ್ಲಿ ಮರಗಿಡಗಳು ಕೂಡಿವೆ ಎರಡು ಕಂಬಗಳು ದೊಡ್ಡದಾಗಿದೆ ಇದು ವಿಭಿನ್ನವಾಗಿದೆ ಇದು ತುಂಬಾ ಚೆನ್ನಾಗಿದೆ.